ಇ ಮಾಡುವ ಬಂಡಿ ಇದೆ ಕೌಂಟರ್ ಇದೆ.

ಮತ್ತೆ ಒಂದು ಕಟ್ಟಡ ಇದೆ ಆ ಕಟ್ಟಡದ ತಳಭಾಗದಲ್ಲಿ ಒಂದು ಹೋಟೆಲ್ ಇದೆ.

ಒಂದು ಲೈಟ್ ಇದೆ ವಾಯರ್ ಇದೆ.

ಇಬ್ಬರು ಮನುಷ್ಯರು ಇದ್ದಾರೆ ಒಂದು ದುಖಾನ್ ಇದೆ.

ಮತ್ತು ಗ್ಲಾಸ್ಗ ಳಿವೆ ಅದರ ಹಿಂಭಾಗದಲ್ಲಿ ಒಂದು ಗೌತಮ್ ಬುದ್ದನ ಫೋಟೋ ಇ --

ಅದರ ಹಿಂದೆ ಏಸು ಕಿಸ್ ಕ್ರಿಸ್ತ ದೇವರ ಫೋಟೋ ಇದೆ.

ಅಲ್ಲಿ ಗ್ರೀನ್ ಕಲರ್ ಮತ್ತು ರೆಡ್ ಕಲರ್ ಬಾಕ್ಸಸ್ ಇವ್ --

ಅಲ್ಲಿ ಗಿಡಮರಗಳಿವೆ ಹಾಗೆ ಕಂಬಗಳಿವೆ ಅದರ--

ಆ ಪೈಂಟ್ ಗಳ ಡಬ್ಬಿಯ ಬಣ್ಣವನ್ನು ಬೇರೆ ಬೇರೆಯಾಗಿವೆ.

ಇದರ ಮುಂಭಾಗದಲ್ಲಿ ಒಂದು ಕುರ್ಚಿ ಇದೆ.